ಒಳ್ಳೆ ಗಾಳಿ ಬರುತ್ತೆ ದೂರ ಪ್ರಯಾಣ ಮಾಡೋಕೆ

ಅಲ್ಲಿ ಆಹ್ಹ್ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂಜೆ ಐದು ಗಂಟೆ ಬೆಳಗ್ಗೆ ಜಾವಾ ನಾಲ್ಕು ಗಂಟೆಗೆ ಮೈಕ್ ಹಾಕಿ ಅಲ್ಲ ಕೂಗೊದ್ರಿಂದ--

ಇದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಒಬ್ರು ಸಿಸ್ಟೆರ್ ಈ ಮಕ್ಕಳಿಗೆ ಎಲ್ಲ.